ಇದು ಒಂದು ಮಲಗುವ ಕೋಣೆ ಇದರಲ್ಲಿ ಹಾಸಿಗೆ ಮತ್ತು ದಿಂಬುಗಳಿಂದ ಕೂಡಿದ ಒಂದು ಬೆಡ್ ಇದೆ.

ಇದು ಒಂದು ಉದ್ಯಾನವನ ವಾಗಿದೆ ಧ್ವಜವು ಮೂರು ಬಣ್ಣಗಳಿಂದ ಕೂಡಿದೆ.

ಇದು ಒಂದು ಬ್ರಹತಾಕಾರವಾಗಿ ಅಲಂಕಾರ ಮಾಡಲಾದ ದೇವರ ಸ್ಥಾನವಾಗಿದೆ.

ಹಾಗೆ ಅರ್ಚಕರು ತಮ್ಮ ಅರ್ಚನೆಯ ಕೆಲಸದಲ್ಲಿ ತೊಡಗಿದ್ದಾರೆ.

ಮತ್ತು ರಸ್ತೆಯ ಪಕ್ಕದಲ್ಲಿ ಒಂದು ಸುಂದರವಾದ ದೇವಸ್ಥಾನದ ತರಹ ನಿರ್ಮಿಸಲಾದ ಕಟ್ಟಡವು ಕಾಣುತ್ತಿದೆ.

ಮಾರು ತರಾಣದ ಚೀಲಗಳನ್ನು ತುಂಬಿ ಇಲ್ಲಿ ಇಟ್ಟಿದಾರೆ ಅದರ ಜೊತೆ ಸುತ್ತಲು ಗ್ರಾಹಕರು ಕಾಣುತ್ತಿದ್ದಾರೆ.

ಇದು ಒಂದು ದೊಡ್ಡಾದಾದ ಆಣೆಕಟ್ಟು ಆಗಿದೆ ಇದರಲ್ಲಿ ತುಂಬಾ ರಬಸವಾಗಿ ನೀರು ಹರಿಯುತ್ತದೆ.

ಇದು ಒಂದು ವಾಲಿಬಾಲ್ ಆಟವನ್ನು ಆಡುತ್ತಿರುವ ಮೈದಾನವಾಗಿದೆ.

ಹಾಗೇ ಅದರ ಪಕ್ಕದಲ್ಲಿ ಆಟವಾಡಲು ಸಿದ್ದರಾಗುತ್ತಿದ್ದಾರೆ ಮತ್ತೆ ಸುತ್ತಲು ಗಿಡ ಮರಗಳು ಕಾಣುತ್ತಿವೆ.

ಹಾಗೆ ಇಲ್ಲಿ ಸುಮಾರು ತರನಾದ ಗಿಡಮರಗಳು ಕಾಣುತ್ತಿವೆ.

ಆ ಬಸ್ ಗಳು ಕೆಂಪು ಹಸಿರು ಹಾಗೆ ಬಿಳಿ ಬಣ್ಣದಿಂದ ಕೂಡಿರುವ ಬಸ್ ಗಳು ಆಗಿವೆ.

ಅದರ ಸುತ್ತಲು ದೊಡ್ಡ ದೊಡ್ಡದಾದ ಕಟ್ಟಡಗಳು ಗಿಡ ಮರಗಳು ಹಾಗೆ ವಿದ್ಯುತ್ ಸ್ಥಂಭಗಳು ಕಾಣುತ್ತಿವೆ.

ಹಾಗೆ ಗಿಡ ಮರಗಳು ಕೂಡ ಕಾಣುತ್ತಿವೆ.

ಅದರ ಮೇಲೆ ಒಂದು ಫ್ಲೈ ಓವರ್ ರಸ್ತೆ ಇದೆ.